ಲಿನಕ್ಸ್ ನಲ್ಲಿ ಎಕ್ಲಿಪ್ಸ್ ಅನ್ನು ಇನ್ಸ್ಟಾಲ್ ಮಾಡುವುದರ ಬಗ್ಗೆ ಇರುವ ಈ ಸ್ಪೋಕನ್ ಟ್ಯಿಉಟೋರಿಯಲ್ ಗೆ ನಿಮಗೆ ಸ್ವಾಗತ ಈ ಟ್ಯುಟೋರಿಯಲ್ ನಲ್ಲಿ ನೀವು ಉಬಂಟು ಹಾಗು ರೆಡ್ ಹಾಟ್ ಆಪರೆಟಿಂಗ್ ಸಿಸ್ಟಮ್ ಗಳಲ್ಲಿ ಎಕ್ಲಿಪ್ಸ್ ಅನ್ನು ಹೇಗೆ ಇನ್ಸ್ಟಾಲ್ ಮಾಡುವುದು ಎಂಬುದನ್ನು ಕಲಿಯಲಿದ್ದೀರಿ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಉಬುಂಟು 1110 ಅನ್ನು ಉಪಯೋಗಿಸುತ್ತಿದ್ದೇವೆ
ಈ ಟ್ಯುಟೋರಿಯಲ್ ಅನ್ನು ಅನುಸರಿಸಲು ನಿಮ್ಮಲ್ಲಿ ಇಂಟರ್ನೆಟ್ ಸಂಪರ್ಕವಿರಬೇಕು ಹಾಗೂ ಲಿನಕ್ಸ್ ನಲ್ಲಿ ಟರ್ಮಿನಲ್ ಅನ್ನು ಉಪಯೋಗಿಸುವುದು ಗೊತ್ತಿರಬೇಕು
ನೀವು ರೂಟ್ ನಲ್ಲಿ ಪ್ರವೇಶಿಸಿರಬೇಕು ಅಥವಾ ಸುಡೊ ಅನುಮತಿಯನ್ನು ಹೊಂದಿರಬೇಕು
ನಿಮಗೆ ರೂಟ್ ಹಾಗೂ ಸೂಡೋ ನ ಬಗ್ಗೆ ಗೊತ್ತಿರದಿದ್ದಲ್ಲಿ ಚಿಂತಿಸಬೇಡಿ ನೀವು ಟ್ಯುಟೋರಿಯಲ್ ನಲ್ಲಿ ಮುಂದುವರಿಯಬಹುದು
ನೀವು ಪ್ರೊಕ್ಸಿ ಯನ್ನು ಉಪಯೋಗಿಸುವ ನೆಟ್ವರ್ಕ್ ನಲ್ಲಿದ್ದರೆ ನೀವು ಪ್ರೊಕ್ಸಿಯನ್ನು ಉಪಯೋಗಿಸಲೇಬೇಕಾಗುತ್ತದೆ
ಇಲ್ಲವಾದಲ್ಲಿ ಇದಕ್ಕೆ ಸಂಬಂಧಿಸಿದ ಟ್ಯುಟೋರಿಯಲ್ ಗಾಗಿ ಇಲ್ಲಿ ತೋರಿಸಿರುವ ವೆಬ್ಸೈಟ್ ಗೆ ಭೇಟಿಕೊಡಿ
ನಾವು ಇಲ್ಲಿ ತೋರಿಸಿರುವ ಕಮಾಂಡ್ ಗಳನ್ನು ಉಪಯೋಗಿಸಿಕೊಂಡು ಉಬಂಟುವಿನಲ್ಲಿ ಎಕ್ಲಿಪ್ಸ್ ನ ಇನ್ಸ್ಟಾಲ್ ಅನ್ನು ಮಾಡೋಣ
ಹಾಗೂ ರೆಡ್ ಹಾಟ್ ನಲ್ಲಿ ಇನ್ಸ್ಟಾಲ್ ಮಾಡಲು ಬೇಕಾದ ಕೆಲವು ಸಣ್ಣ ಬದಲಾವಣೆಗಳ ಬಗ್ಗೂ ಕಲಿಯೋಣ
ಈಗ ಟರ್ಮಿನಲ್ ಓಪನ್ ಮಾಡೋಣ
ಕಂಟ್ರೋಲ್ Alt ಮತ್ತು t ಅನ್ನು ಒಟ್ಟಿಗೆ ಒತ್ತಿ
ಇದರಿಂದ ಉಬಂಟುವಿನಲ್ಲಿ ಟರ್ಮಿನಲ್ ಓಪನ್ ಆಗುತ್ತದೆ
ನೀವು ಪ್ರೊಕ್ಸಿಯನ್ನು ಉಪಯೋಗಿಸುವ ನೆಟ್ವರ್ಕ್ ನಲ್ಲಿದ್ದರೆ ನೀವು ಅದನ್ನು ಟರ್ಮಿನಲ್ ನಲ್ಲಿ ಸಟ್ ಮಾಡಬೇಕಾಗುತ್ತದೆ
ನಿಮಗೆ ಪ್ರೊಕ್ಸಿ ಏನೆಂದು ಗೊತ್ತಿರದಪಕ್ಷದಲ್ಲಿ ನೀವು ಉಪಯೋಗಿಸುತ್ತಿರುವ ನೆಟ್ವರ್ಕ್ ಗೆ ಪ್ರೊಕ್ಸಿ ಬೇಕಾಗಿಲ್ಲವೆಂದರ್ಥ
ಹಾಗಾಗಿ ನೀವು ಈ ಹಂತವನ್ನು ಬಿಟ್ಟು ಮುಂದೆ ಹೋಗಿ
ಯಾರು ಪ್ರೊಕ್ಸಿಯನ್ನು ಉಪಯೋಗಿಸುತ್ತಿರುವಿರೋ ಅವರು ಇದನ್ನು ಸೆಟ್ ಮಾಡಬೇಕು
ಪ್ರೊಕ್ಸಿಯಲ್ಲಿ ಎರಡು ವಿಧಗಳಿವೆ
ಒಂದಕ್ಕೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬೇಕಾದರೆ ಇನ್ನೊಂದಕ್ಕೆ ಬೇಕಾಗಿಲ್ಲ
ಸಂಬಂಧಪಟ್ಟವರಿಂದ ನೀವು ಉಪಯೋಗಿಸುತ್ತಿರುವ ಪ್ರೊಕ್ಸಿ ಯಾವ ತರಹದ್ದೆಂದು ತಿಳಿದುಕೊಳ್ಳಿ
ಟರ್ಮಿನಲ್ ನಲ್ಲಿ ಸುಡೊ ಸ್ಪೇಸ್ ಹೈಫನ್ s ಎಂದು ಟೈಪ್ ಮಾಡಿ
ಕೇಳಿದಲ್ಲಿ ಪಾಸ್ವರ್ಡ್ ಟೈಪ್ ಮಾಡಿ
ಗಮನಿಸಿ ನೀವು ಪಾಸ್ವರ್ಡ್ ಟೈಪ್ ಮಾಡಿದಾಗ ಇಲ್ಲಿ ಆಸ್ಟ್ರಿಸ್ಕ್ ಅಥವಾ ಬೆರೆ ಯಾವುದೇ ಚಿಹ್ನೆಗಳು ಕಾಣುವುದಿಲ
Enter ಒತ್ತಿ
ಗಮನಿಸಿ ಪ್ರೊಮ್ಪ್ಟ್ ನ ಚಿಹ್ನೆಯು ಡಾಲರ್ ನಿಂದ ಹ್ಯಾಷ್ ಗೆ ಬದಲಾಗಿದೆ
ಈಗ ಎಕ್ಸ್ಪೋರ್ಟ್ ಸ್ಪೇಸ್ ಎಚ್ಟಿಟಿಪಿ ಅಂಡರ್ಸ್ಕೋರ್ ಪ್ರಾಕ್ಸಿ ಈಕ್ವಲ್ ಟು ಎಚ್ಟಿಟಿಪಿ ಕೋಲನ್ ಸ್ಲಾಶ್ ಸ್ಲಾಶ್ ಟ್ಸೂಸರ್ ಕೋಲನ್ tspwd102402 ಕೋಲನ್ 8080 ಎಂದು ಟೈಪ್ ಮಾಡಿ
ಈ ಕಮಾಂಡ್ ನಲ್ಲಿ ಟ್ಸೂಸರ್ ಎಂಬುದು ಪ್ರೊಕ್ಸಿ ಅಥೆಂಟಿಕೇಶನ್ ನ ಯೂಸರ್ ನೇಮ್ ಆಗಿದೆ ಹಾಗೂ ಟಿಎಸ್ಪಿಡಿಯುಡಿ ಎಂಬುದು ಪಾಸ್ವರ್ಡ್ ಆಗಿದೆ
ಇದನ್ನು ನಿಮಗೆ ಸರಿಹೊಂದುವಂತೆ ಬದಲಾಯಿಸಿಕೊಳ್ಳಿ
102402 ಎಂಬುದು ಪ್ರೊಕ್ಸಿ ಯ ಹೋಸ್ಟ್ ಅಡ್ಡ್ರೆಸ್ ಆಗಿದೆ ಹಾಗೂ 8080 ಎಂಬುದು ಪೋರ್ಟ್ ನಂಬರ್ ಆಗಿದೆ
ಈ ಡೀಟೇಲ್ ಗಳನ್ನೂ ನಿಮಗೆ ಸರಿಹೊಂದುವಂತೆ ಬದಲಾಯಿಸಬಹುದು
Enter ಒತ್ತಿ
ಕೆಲವೊಂದು ಸಂದರ್ಭದಲ್ಲಿ ನೆಟ್ವರ್ಕ್ ಗೆ ಅಥೆಂಟಿಕೇಶನ್ ನ ಅಗತ್ಯವಿರುವುದಿಲ್ಲ
ಅಂಥಹ ಸಂದರ್ಭದಲ್ಲಿ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ನ ಸ್ಥಾನವನ್ನು ಖಾಲಿ ಬಿಡಬಹುದು
ನನ್ನ ಪ್ರೊಕ್ಸಿ ಗೆ ಅಥೆಂಟಿಕೇಶನ್ ನ ಅಗತ್ಯವಿಲ್ಲದೇ ಇರುವುದರಿಂದ ನಾನು ಆ ಡೀಟೇಲ್ ಗಳನ್ನು ತೆಗೆಯುತ್ತೇನೆ
ಹಿಂದಿನ ಕಮಾಂಡ್ ಅನ್ನು ಪಡೆಯಲು ಅಪ್ ಏರೋ ವನ್ನು ಕ್ಲಿಕ್ ಮಾಡಿ ಹಾಗೂ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಅನ್ನು ತೆಗೆಯಿರಿ
ಹಾಗೂ Enter ಒತ್ತಿ
ಈ ಕಮಾಂಡ್ ಎಚ್ಟಿಟಿಪಿ ಪ್ರಾಕ್ಸಿ ಯನ್ನು ಸೆಟ್ ಮಾಡುತ್ತದೆ
ನಾವೀಗ ಎಚ್ಟಿಟಿಪಿಎಸ್ ಪ್ರಾಕ್ಸಿ ಯನ್ನು ಹೇಗೆ ಸೆಟ್ ಮಾಡುವುದೆಂದು ನೋಡೋಣ
ಹಿಂದಿನ ಕಮಾಂಡ್ ಅನ್ನು ಪಡೆಯಲು ಅಪ್ ಏರೋ ಕೀಯನ್ನು ಒತ್ತಿ ಹಾಗೂ ಎಚ್ಟಿಟಿಪಿ ಯನ್ನು ಎಚ್ಟಿಟಿಪಿಎಸ್ ಗೆ ಬದಲಾಯಿಸಲು s ಎಂದು ಟೈಪ್ ಮಾಡಿ Enter ಒತ್ತಿ
ನಾವೀಗ ಯಶಸ್ವಿಯಾಗಿ ಪ್ರೊಕ್ಸಿಯನ್ನು ಸೆಟ್ ಮಾಡಿದೆವು
Ctrl D ಯನ್ನು ಒತ್ತಿ ನಾರ್ಮಲ್ ಪ್ರಾಮ್ಪ್ಟ್ ಗೆ ಹಿಂತಿರುಗೋಣ
ಸ್ಕ್ರೀನ್ ಅನ್ನು ಕ್ಲಿಯರ್ ಮಾಡಲು ಕ್ಲೀಯರ್ ಎಂದು ಟೈಪ್ ಮಾಡಿ Enter ಒತ್ತಿ
ಈಗ ನಾವು ಎಕ್ಲಿಪ್ಸ್ ಅನ್ನು ಇನ್ಸ್ಟಾಲ್ ಮಾಡಬಹುದು
ಸುಡೊ ಸ್ಪೇಸ್ ಆಪ್ಟ್ ಹಫನ್ ಗೆಟ್ ಸ್ಪೇಸ್ ಅಪ್ಡೇಟ್ ಎಂದು ಟೈಪ್ ಮಾಡಿ
ಈ ಕಮಾಂಡ್ ಉಪಲಭ್ಯವಿರುವ ಎಲ್ಲಾ ಸಾಫ್ಟ್ವೇರ್ ಗಳ ಸೂಚಿಯನ್ನು ನಮ್ಮ ಮುಂದಿಡುತ್ತದೆ
Enter ಒತ್ತಿ
ಸಾಫ್ಟ್ವೇರ್ ನ ಸೂಚಿಯನ್ನು ಮುಂದಿಡಲು ನಿಮ್ಮ ಇಂಟರ್ನೆಟ್ ನ ವೇಗದ ಗತಿಯನ್ನು ಅವಲಂಬಿಸಿ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತದೆ
ಯಾವಾಗ ಟರ್ಮಿನಲ್ ನಲ್ಲಿ ಡಾಲರ್ ಪ್ರೊಮ್ಪ್ಟ್ ಬರುತ್ತದೋ ಆಗ ಈ ಕಾರ್ಯವು ಮುಗಿಯಿತೆಂದರ್ಥ
ಸ್ಕ್ರೀನ್ ಕ್ಲಿಯರ್ ಮಾಡಲು ಕ್ಲೀಯರ್ ಎಂದು ಟೈಪ್ ಮಾಡಿ Enter ಒತ್ತಿ
ಸುಡೊ ಸ್ಪೇಸ್ ಆಪ್ಟ್ ಹೈಫನ್ ಗೆಟ್ ಸ್ಪೇಸ್ ಇನ್ಸ್ಟಾಲ್ ಸ್ಪೇಸ್ ಎಕ್ಲಿಪ್ಸ್ ಎಂದು ಟೈಪ್ ಮಾಡಿ Enter ಒತ್ತಿ
ಈ ಕಮಾಂಡ್ ನಮ್ಮ ಸಿಸ್ಟಮ್ ನಲ್ಲಿ ಎಕ್ಲಿಪ್ಸ್ ಸಾಫ್ಟ್ವೇರ್ ಅನ್ನು ನಮ್ಮ ಮುಂದಿಡುತ್ತದೆ ಹಾಗೂ ಅದನ್ನು ಇನ್ಸ್ಟಾಲ್ ಮಾಡುತ್ತದೆ
ನೀಡ್ಸ್ ಟಿಒ ಗೆಟ್ 108 ಎಂಬಿ ಎಂದು ಬರೆದಿರುವ ಲೈನ್ ಅನ್ನು ಗಮನಿಸಿ
ನಿಮ್ಮ ಸಿಸ್ಟಮ್ ಗೆ ಹಾಗೂ ಇಂಟರ್ನೆಟ್ ಗೆ ಅನುಗುಣವಾಗಿ ಈ ಸಂಖ್ಯೆಯು ಬೇರೆಯಿರುತ್ತದೆ
ಪ್ಯಾಕೇಜ್ ಅನ್ನು ಲಿಸ್ಟ್ ಮಾಡಲು ತೆಗೆದುಕೊಳ್ಳುವ ಸಮಯವು ಕೂಡಾ ಬೇರೆ ಬೇರೆಯಾಗಿರುತ್ತದೆ
Y ಅಥವಾ N ಎಂಬ ಪ್ರಾಮ್ಪ್ಟ್ ನಲ್ಲಿ y ಎಂದು ಟೈಪ್ ಮಾಡಿ Enter ಒತ್ತಿ
ಬೇಕಾದ ಎಲ್ಲಾ ಪ್ಯಾಕೇಜ್ ಗಳು ಡೌನ್ಲೋಡ್ ಆದವು ಹಾಗು ಸಿಸ್ಟಮ್ ನಲ್ಲಿ ಅನ್ ಪ್ಯಾಕ್ ಆದವು

ಯಾವಾಗ ಟರ್ಮಿನಲ್ ಎಂಬುದು ಡಾಲರ್ ಪ್ರಾಮ್ಪ್ಟ್ ಗೆ ಬರುತ್ತದೊ ಆಗ ಇನ್ಸ್ಟಾಲೇಶನ್ ಆಯಿತೆಂದರ್ಥ
ಈಗ ನಾವು ಎಕ್ಲಿಪ್ಸ್ ಎಂಬುದು ಇನ್ಸ್ಟಾಲ್ ಆಯಿತೇ ಮತ್ತು ಅದು ನಮ್ಮ ಸಿಸ್ಟಮ್ ನಲಿ ಇದೆಯೇ ಎಂದು ಪರಿಶೀಲಿಸೋಣ
Alt ಮತ್ತು ಫ್2 ಅನ್ನು ಒಟ್ಟಿಗೇ ಒತ್ತಿ
ಇಲ್ಲಿ ಡಯಲಾಗ್ ಬಾಕ್ಸ್ ನಲ್ಲಿ ಎಕ್ಲಿಪ್ಸ್ ಎಂದು ಟೈಪ್ ಮಾಡಿ Enter ಒತ್ತಿ
ಇದು ಎಕ್ಲಿಪ್ಸ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸುತ್ತದೆ
ಎಕ್ಲಿಪ್ಸ್ ಎಂಬುದು ಇನ್ಸ್ಟಾಲ್ ಆಗಿರದ ಪಕ್ಷದಲ್ಲಿ ಎಪ್ಲಿಕೇಶನ್ ಒಪನ್ ಆಗುವುದಿಲ್ಲ
ಇಲ್ಲಿ ನಾವು ವರ್ಕ್ಸ್ಪೇಸ್ ಲಾಂಚರ್ ಎಂಬ ಪ್ರೊಮ್ಪ್ಟ್ ಅನ್ನು ಪಡೆಯುತ್ತೇವೆ
ಮುಂದುವರೆಯಲು ಒಕ್ ಎಂಬಲ್ಲಿ ಕ್ಲಿಕ್ ಮಾಡಿ
ಈಗ ನಾವು ವೆಲ್ಕಮ್ ಟಿಒ ಎಕ್ಲಿಪ್ಸ್ ಎಂಬ ಪೇಜ್ ಅನ್ನು ಪಡೆಯುತ್ತೇವೆ
ಅಂದರೆ ಎಕ್ಲಿಪ್ಸ್ ಎಂಬುದು ಯಶಸ್ವಿಯಾಗಿ ನಮ್ಮ ಸಿಸ್ಟಮ್ ನಲ್ಲಿ ಇನ್ಸ್ಟಾಲ್ ಆಗಿದೆ ಎಂದರ್ಥ
ಉಬಂಟುವಿನಲ್ಲಿ ಹೇಗೋ ಹಾಗೇ ಡೆಬಿಯೆನ್ ಕುಬಂಟು ಹಾಗೂ ಕ್ಸುಬಂಟು ವಿನಲ್ಲೂ ಕೂಡಾ ಎಕ್ಲಿಪ್ಸ್ ಅನ್ನು ಇನ್ಸ್ಟಾಲ್ ಮಾಡಬಹುದಾಗಿದೆ
ರೆಡ್ ಹ್ಯಾಟ್ ನಲ್ಲೂ ಕೂಡಾ ಉಬಂಟುವಿನಲ್ಲಿ ಹೇಗೋ ಹಾಗೇ ಎಕ್ಲಿಪ್ಸ್ ಅನ್ನು ಇನ್ಸ್ಟಾಲ್ ಮಾಡಬಹುದು
ಆದರೆ ಕೇವಲ ಸಾಫ್ಟ್ವೇರ್ ಅನ್ನು ಪಡೆಯಲು ಹಾಗು ಇನ್ಸ್ಟಾಲ್ ಮಾಡಲು ಇರುವ ಕಮಾಂಡ್ ನಲ್ಲಿ ವ್ಯತ್ಯಾಸವಿದೆ
ಇಲ್ಲಿ ಸಾಫ್ಟ್ವೇರ್ ನ ಸೂಚಿಯನ್ನು ಪಡೆಯಲು ಸುಡೊ ಸ್ಪೇಸ್ ಯುಮ್ ಸ್ಪೇಸ್ ಅಪ್ಡೇಟ್ ಎಂಬ ಕಮಾಂಡ್ ಅನ್ನು ಉಪಯೋಗಿಸಿ
ಎಕ್ಲಿಪ್ಸ್ ಅನ್ನು ಇನ್ಸ್ಟಾಲ್ ಮಾಡಲು ಸುಡೊ ಸ್ಪೇಸ್ ಯುಮ್ ಸ್ಪೇಸ್ ಇನ್ಸ್ಟಾಲ್ ಸ್ಪೇಸ್ ಎಕ್ಲಿಪ್ಸ್ ಎಂಬ ಕಮಾಂಡ್ ಅನ್ನು ಉಪಯೋಗಿಸಿ
ರೆಡ್ ಹ್ಯಾಟ್ ನಲ್ಲಿ ಹೇಗೋ ಹಾಗೇ ಫೆಡೋರಾ ಸೆಂಟೋಸ್ ಹಾಗೂ ಸುಸೆ ಲಿನಕ್ಸ್ ನಲ್ಲೂ ಕೂಡಾ ಎಕ್ಲಿಪ್ಸ್ ಅನ್ನು ಇನ್ಸ್ಟಾಲ್ ಮಾಡಬಹುದಾಗಿದೆ
ಈಗ ನಾವು ಈ ಪಾಠದ ಕೊನೆಗೆ ಬಂದಿದ್ದೇವೆ
ನಾವಿಲ್ಲಿ ಎಕ್ಲಿಪ್ಸ್ ಅನ್ನು ಉಬಂಟು ಹಾಗು ಅದರ ಸಮಾನ ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಮತ್ತು ರೆಡ್ ಹ್ಯಾಟ್ ಹಾಗೂ ಅದರ ಸಮಾನ ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಹೇಗೆ ಇನ್ಸ್ಟಾಲ್ ಮಾಡುವುದೆಂದು ತಿಳಿದೆವು
ಈ ಟ್ಯುಟೋರಿಯಲ್ ನ ಅಭ್ಯಾಸಕ್ಕಾಗಿ ಎಕ್ಲಿಪ್ಸ್ ನ ಸಮಾನ ಇನ್ಸ್ಟಾಲೇಶನ್ ಪ್ರಕ್ರಿಯೆಯನ್ನು ಹೊಂದಿರುವ ಬೇರೆ ಆಪರೇಟಿಂಗ್ ಸಿಸ್ಟಮ್ ಗಳನ್ನು ಹುಡುಕಿ
ಈ ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ನ ಬಗ್ಗೆ ಹೆಚ್ಚು ತಿಳಿಯಲು ದಯವಿಟ್ಟು ಈ ಲಿಂಕ್ ನಲ್ಲಿ ಸಿಗುವ ವೀಡಿಯೋ ವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ಥ್ ಇಲ್ಲವಾದಲ್ಲಿ ನೀವಿದನ್ನು ಡೌನ್ಲೋಡ್ ಮಾಡಿ ಕೂಡಾ ನೋಡಬಹುದು
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐ
ಟಿ ಬಾಂಬೆ ಯಿಂದ ವಾಸುದೇವ
ಧನ್ಯವಾದಗಳು